ಕೆಂಪು ಮಣ್ಣು ಇದೆ ಮತ್ತು ಹಸಿರು ಹುಲ್ಲು ಮತ್ತು ಗಾರ್ಡನ್ ತರ ಇದೆ ಈದ್ ಕಲ್ಲಿನ ಒಂದು ಹಾಳಾಗಿದ್ದ ಗುಡಿ ಎಂದು ಹೇಳಬಹುದು.

ಇದು ಒಂದು ಮನೆ ಕಟುತ್ತ ಇದ್ದಾರೆ ಮನೆಗಾಗಿ ಒಂದು ಎರಡು ಬರೆಲ್ಲು ಎಲ್ಲ ಸಿಮೆಂಟು ಇಟಾಂಗ್ಗಿ ಮಣ್ಣು ಗೊರಲು ಎಲ್ಲ ಇದವೆ.

ಮೋಡೆಲ್ ಇದ್ದಂಗ ಇದೆ ಮನೆಯಲ್ಲಿ ಇದೆ ವಿವೇಕಾನಂದರ ಫೋಟೋ ಇದೆ ಮತ್ತೆ ಮರಗಳು ಇದೆ ಮರಗಳು ಇದೆ --